ನಾವು ಸಣ್ಣರ್ ಇದ್ದಾಗ ಪಾರ್ಕಿಗೆ ಹೋಗತ್ತಾ ಇದ್ದದೇ ಆಟ ಆಡೋಕ್ಕೆ ಅಲ್ಲಿಂದ ಜಾರಬಂಡಿ ಅಲ್ಲಿಂದ ಆಹ್ ಇದು ಸೈಕ್ಲಿಂಗ್ ಟ್ರೈನ್ ಸೊ ಲೈಕ್ ಸಣ್ಣ ಮಕ್ಕಳ್ಳಿಗೆ ಏನ್ ಆಟ ಆಡಬೇಕು ಎಲ್ಲಾಇರತಿತ್ತು ಸೊ ನಾವು ಇದೆಲ್ಲಾ ಆಡಿ ಬಂದಿರೋದು.

ಆಹ್ ಅದಕ್ಕೆ ತಕ್ಕಂಗೆ ಮೋಟಿವೇಟ್ ಮಾಡಿ ಅದನ್ನ ಅರ್ಥ್ ಮಾಡಕೋಬೇಕು.